ಇದು ಒಂದು ಟೂರ್ ಹೋಗು ಬಸ್ಸ ಈ ಬಸ್ಸ್ ನಾಗ ಎಸ್ಟ್ ಸೀಟ್ ಅದಾವ ಅಂದ್ರೆ ಒಂದ್ ಎರಡ್ ಮೂರ್ --

ಐದ್ ಆರ್ ಏಳ್ ಎಂಟ್ ಒಂಬತ್ ಹತ್ತ್ ಹನ್ನೊಂದ್ ಸೀಟ್ ಅದಾವ್ ಮತ್ತು ಅದಕ್ಕ ಕಿಡಕಿ ಆದವು ಮತ್ತು ಲೈಟ್ಸ್ ಆದವು.

ಅದ ಸೀಟಿಂದು ಕಲರ್ ನೀಲಿ ಕಲರ್ ಐತಿ ಮತ್ತೆ ಕರಿ ಕಲರ್ ಐತಿ ಸ್ಕ್ಯಾರ್ಟನ್ ಸ್ಕ್ಯರ್ಟನ್ ಅದಾವ್ ಅದಕ್ಕ ಸ್ಕ್ಯಾರ್ಟನ್ ಈದ್ ಕಲರ್ ಆಕಾಶ್ ಕಲರ್ ಐತಿ.

ಇದು ಒಂದು ಮಾರ್ಕೆಟ್ ಈ ಮಾರ್ಕೆಟ್ ಒಳಗ ಬೆಳ್ಳುಳ್ಳಿ ಮತ್ತ ಅಲ್ಲ ಆಲೂಗಡ್ಡೆ ಮತ್ತು ಉಳ್ಳಾಗಡ್ಡೆ ಒಂದೊಂದ್ --

ಮತ್ತ ಅಂಗಡಿ ಪಕ್ಕದಲ್ಲಿ ಒಂದಿಷ್ಟು ಒಂದ್ ಇನ್ನೊಂದ್ ಅರಬಿ ಅಂಗಡಿ ಐತಿ ಆಹ್ಹ್ ಅಂಗಡಿಯಲ್ಲಿ ಎಂತರ ಒಂದಿಷ್ಟು ಜನ ಬರಾಕ್ ಹತ್ತರ ಒಂದಿಷ್ಟ್ ಜನ ಹೋಗೋಕ್ ಹತ್ತರ ಆ ಅಂಗಡಿ ಒಳಗ --

ಇದು ಒಂದು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಒಳಗೆ ಎಸ್ಟ್ ಹಳಿ ಅದಾವ್ ಅಂದ್ರೆ ಎರಡು ಹಳಿ ಅದಾವ್ ಮತ್ತ ಅದ್ರ ಪಕ್ಕದಲ್ಲಿ ಸ್ಟೇಷನ್ --

ಆಹ್ಹ್ ಸ್ಟೇಷನಿದ್ ಕಲರ್ ಹಾಲ್ ಕಲರ್ ಐತಿ ಮತ್ತೆ ವೈಟ್ ಕಲರ್ ಐತಿ.

ಅದರ ಮುಂದುಗಡೆ ಬಹಳಷ್ಟು ಜನ ಹೋಗ ಹತ್ತರ ಮತ್ತ ಅದ್ರ ಮುಂದ್ಗಡೆ ಒಂದ ಬಹಳಷ್ಟು ಬೈಕ್ ನಿಂತವು.

ಮತ್ತ್ ಅದ್ರ ಪಕ್ಕದಲ್ಲಿ ಒಂದ್ ಹಳದಿ ಹೂವು ಆದವು .

ಒಳಗಡೆ ಅದ್ರ ಒಳಗಡೆ ಅದ್ರಗೂ ಗೋಬಿ ಮತ್ತು ಉಳ್ಳಾಗಡ್ಡೆ ಒಂದ್ ಸ್ಪೂನ್ ಐತಿ ಮತ್ತೊಂದು ಪ್ಲೇಟ್ ಒಳಗಾದೆ ನಿಂಬೆ ಹಣ್ಣು ಮತ್ತು ಉಳ್ಳಾಗಡ್ಡೆ ಇದ್ದವ ಮತ್ತಿಲ್ಲಿ ಗ್ಲಾಸ್ ಅದಾವ್ --

ಮುಂದುಗಡೆ ಒಬ್ಬರು ಒಬ್ರು ಲೇಡಿ ಗಳು ಅದರ ಅವ್ರು ಹೊರ್‌ ಹೊಗಿ ಒಳಗ್ ಹೋಗಿ ಹೊರಗ್ ಬರಾಕ್ ಹತ್ತರ --

ಇತ್ತ ಬಾಜು ಅಹ್ ಒಂದ್ ಬೈಕ್ ಐತಿ ಆಹ್ಹ್ ಬೈಕ್ ನ ಮೇಲೆ ಒಬ್ಬ ಮನುಷ್ಯ ಅದಾನ ಹೋಗತನ ಬಸ್ಸ ಈ ಕಡೆ ಬರಾಕತೈತಿ.

ಕರಿ ಕಲರ್ ಐತಿ ಮತ್ತೆ ಅದೇ ಮ್ಯೂಸಿಕ್ಕಿ ನ್ ಕಲರ್ ಬಿಳಿದ ಮತ್ತ ಕರಿ ಕಲರ್ ಐತಿ.

ಅದ್ರ ಬುಲೆಟ್ ಬೈಕ್ ನ ಕಲರ್ ಬೂದು ಬಣ್ಣದ ಕಲರ್ ಐತಿ ಮತ್ತ ಅಂಗಡಿ ಕಲರ್ ಕೆಂಪ್ ಕಲರ್ ಐತಿ .

ಮತ್ತ ಟೇಬಲ್ಸ್ ನ ಕಲರ್ ಚಾಕಲೇಟ್ ಕಲರ್ ಐತಿ ಮಟ್ಟ ಕುರ್ಚಿ ಕಲರ್ ಚಾಕಲೇಟ್ ಕಲರ್ ಐತಿ ಮತ್ತೊಂದು ಟೇಬಲ್ ನ ಕಲರ್ ಹಾಲ್ ಕಲರ್ ಐತಿ.

ದ್ರಾಕ್ಷಿ ಪ್ಯಾಕೆಟ್ ಐತಿ ಮತ್ತ ಖರ್ಜುರ ಐತಿ.

ಇದು ಒಂದು ದೊಡ್ಡದಾದ ಉದ್ಯಾನವನ ಈ ಉದ್ಯಾನವನದ ಹೆಸರು ಕಿತ್ತೂರು ರಾಣಿ ಚೆನ್ನಮ್ಮ ಉದ್ಯಾನ --

ಆಹ್ಹ್ ಅಂಗಡಿಯ ಆಹ್ಹ್ ಅಂಗಡಿಯ ಮುಂದುಗಡೆ ಬಹಳಷ್ಟು ಐಸ್ ಕ್ರಿಮಿಂದು ಪೋಸ್ಟರ್ ಹಾಕ್ಯಾರ ಮತ್ತ ಅಂಗಡಿ ಒಳಗ ಐಸ್ ಕ್ರಿ ಮಿಂದು--

ಕೆಂಪ್ ಕಲರ್ ಐತಿ ಬಿಳಿ ಕಲರ್ ಐತಿ ಮತ್ತ ಅದ್ರ ಪಕ್ಕದಲ್ಲಿ ಒಂದ್ ಅಂಗಡಿ ಐತಿ.

ಟೇಬಲ್ಸ್ ಆದವು ಲೈಟ್ಸ್ ಆದವು ಮತ್ತ ಸಿ.ಸಿ ಕ್ಯಾಮೆರಾ ಐತಿ ಮತ್ತ ಟೇಬಲ್ಸ್ ಆದವು ಕುರ್ಚಿ --

ಒಂದು ಟವ್ ಕುರ್ಚಿ ಐತಿ ಆಹ್ಹ್ ಸ್ಟೇಜ್ ಮೇಲೆ ಮೂರು ಜನ್‌ ನಿಂತರ ಇಬ್ಬರು ಕುಂತರ --

ಆಹ್ಹ್ ದವಾಖಾನೆ ಬೋರ್ಡ್ ನ ಕಲರ್ ನೀಲಿ ಕಲರ್ ಐತಿ.

ಮಾಡೆಲ್ ಅಂತ ಹೇಳಿ ಮೇಲ್ ಬರ್ದಾರಾ ಮತ್ತೆ ಅಲ್ಲಿ ಕಿಟಕಿ ಐತೆ ಆಹ್ಹ್ ರೂಮ್ ಒಳಗಡೆ.

ಕಲರ್ ಮತ್ತೆ ಕೇಸರಿ ಕಲರ್ ಐತಿ ಮತ್ತೆ ಅಂಗಡಿ ಒಳಗ ಒಂದ್ ಆಂಟಿ ನಿಂತರೆ ಅಲ್ಲಿ ಏನೋ ತಗೊಂಡು ಹೊರಗ್ ಬರಾಕ್ ಹತ್ತರ ಮತ್ತೆ --

ಇಲ್ಲಿ ಕಾಲಿ ಡೋರ್ ಐತಿ ಮತ್ತೆ ಮೆಟ್ಟಿಲು ಅದಾವು ಮತ್ತ ಬಾಗಿಲು ಆದವು ಲೈಟ್ಸ್ --

ದೊಡ್ಡದು ಬುಕ್ಕಿನ ಅಂಗಡಿ ಇಲ್ಲಿ ಬುಕ್ ಮತ್ತ ಸೀಸ್ ಮತ್ತ ನೋಟ್ಸ್ ಮತ್ತ --

ಇವೆಲ್ಲ ಸಿಗ್ತಾವ ಮತ್ತ ಆಹ್ಹ್ ಅಂಗಡಿ ಹೆಸರು ಎ ಪಿ ಜಾಕ್ನೋ ಅಂತ --